ನನಗೆ movie ಅಂದ್ರೆ ತುಂಬಾ ಇಷ್ಟ ನಾನು free ಇದ್ದ time ಅಲ್ಲಿ ಎಲ್ಲಾ ನೋಡ್ತೇನೆ movie .

ಹ hello ಸಮಿತ್ ಹೇಳು.

ಊಟ ಆಯ್ತು, function ಹೋಗಿದ್ದೆ.

ಹಾ ಆಯ್ತು, ಈಗ just ಆಗಿದಷ್ಟೇ. ಹೌದಾ, ಏನ್ special ?

ಹೌದಾ ಆಗ್ಬೋದು ಮಾರ್ರೆ.

ಹೀಗೆ ಮಾತಾಡ್~ ಹೀಗೇನೆ ಮಾಡಿದ್ call .

ರಜೆ ಹೌದು, ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ ನಿಮ್ಮ ಮನೆಯಲ್ಲಿ? ನಮ್ ಮನೆಯಲ್ಲಿ ಚೆನ್ನಾಗಿದ್ದಾರೆ ಎಲ್ರು, ಎಲ್~ ಎಲ್ರನ್ನು ಕೇಳ್ದೆ ಅಂತ ಹೇಳ್ ಆಯ್ತಾ.

ಹಾ ಮತ್ತೆ, ಈಗ?

ಮನೇಲೆ ಇರುದ ಈಗ?

ಹ್ಮ್, ಆಟ ಆಡಲ್ವ ಈಗ ನೀನು?

ಹಾ ಹೌದೌದು, ಈಗಸಾ ಹೋಗ್ತೀನಿ Throw ball ಎಲ್ಲ match ಎಲ್ಲ ಇದ್ರೆ.

ಮತ್ತೆ ನೀನ್ ಎಲ್ಲ ಆಟ ಆಡುದು ಬಿಟ್ಟಿದ್ಯಾ ಅಂತ ಅಲ್ಲ? ಅದೇ ಮುಂಚೆ ಆಟ ಆಡ್ತಾ ಇದ್ದೆ ಅಲ್ಲ ಈಗ ನಂದು ಕಾಲು fracture ಆಯ್ತ್ ಅಲ್ಲ.

ಅದೇ ಅವತ್ತ್ ಆಗಿದೆ ಅಲ್ಲ ನಂದು, ನಿನ್ಗೆ?

ಹಾ ಇದ್ದೇನೆ, one year rest ಬೇಕ್ ಹಾಗೆ.

ಹೌದಾ.

ಹಾ, ಈಗ games ಎಂತ mobile ಅಲ್ಲೇ ಆಡೋದು ಅಷ್ಟೇ .

ಹಾ ಹಾಗೆ, ಮತ್ತೆ ಏನ್ ಮಾಡ್ತಾ ಇದ್ದಿ?

ಈಗ ಕೂತ್ಕೊಂಡಿದ್ದೇನೆ ಸುಮ್ನೆ, bore ಆಗ್ತದ.

Bore ಆಗ್ತದಲ್ಲ ಮನೇಲೇ, ರಜೆ ಅಲ್ಲ ದಿವಸ ಆಯ್ತ್ ಮಾತಾಡದೆ.

ಹ ಹಾಗೆ.

ಈಗ college ಎಂತ ಇಲ್ಲಅಲ್ಲ? ಹಾ ಎಲ್ಲ ಆಯ್ತಾ exam ಎಲ್ಲ ಆಯ್ತಾ. Exam ಆಯ್ತು ಇನ್ನು lab exam ಬಾಕಿ ಉಂಟು.

ಹೌದು ಮತ್ತೆಂತ.

Trip ಈಗ ಹೋಗ್ಲಿಕ್ಕೆ ಆಗಲ್ಲ ಅಲ್ಲ, ಕಾಲದ್ದು problem ಉಂಟಲ್ಲ ಹಾಗೆ.

ಹ, ಹೀಗೆ ಹೋಗ್ತೇನೆ ಅಂದ್ರೆ normal place ಗೆಲ್ಲ ಹೋಗ್ತೇನೆ ಹಾಗೆ.

ಮತ್ತೆ? ಮತ್ತೆಂತ ಮತ್ತೆ ಏನ್ಸಾ ಇಲ್ಲ. ಹೌದ ಅದೇ ಹೇಳ್ಬೇಕು.

ಮೊದ್ಲು ಆದ್ರೆ sports ಎಲ್ಲ ಆ~ ಆಡ್ತಾ ಇದ್ವಿ, ಈಗ ಎಂತ ಈಗ bore ಅದುಸಾ. ಅದೇ ಈಗ ಎಲ್ಲ ಕೊರೊನ ಎಲ್ಲ ಬಂದು ಎಲ್ಲ change ಆಗಿದೆ ನಮ್ಗೆ ಈಗ college ಅಲ್ಲಿಸ sports ಎಲ್ಲ ಮಾಡಲ್ಲ. ಹೌದು, ಎಲ್ಲ ಇದೆ, ಓದು ಓದು. ಅದೇ ಹೋದ್ ವರ್ಷ ಇ~ ಹೋದ್ ವರ್ಷ ಇರ್ಲಿಲ್ಲ ಈ ವರ್ಷ ನೋಡ್ಬೇಕು ಇನ್ನು.

ಹಾ ನಮ್ ಆತರ ಏನ್ಸ ಏನ್ಸ ಇಲ್ಲ.

ನಮ್ಮದು ಹೋದ್ ವರ್ಷ ಮಾಡ್ಲಿಲ್ಲ, ಈ ವರ್ಷ ಮಾಡ್ತಾರೆ ಅಂತ ಹೇಳಿದಾರೆ ಆದ್ರೆ ನಂಗೆ ಈ ವರ್ಷ ಆ~ ಆಟ ಆಡ್ಲಿಕ್ಕೆ ಆಗಲ್ಲ ಅಲ್ಲ. ಹಾ ಹೌದಲ್ಲ next year ಸೇರು ಎಲ್ಲದಕ್ಕೂ. ಅದೇ, next year ನೋಡ್ಬೇಕು ಹಾಗೆ. ಅದೇ events ಗೆಲ್ಲ ಸೇರು.

ಆಯ್ತು ಹೀಗೇನೆ ಅಲ್ಲ call ಮಾಡಿದ್ದು?

ಅಂದ್ರೆ . ನಾವ್ ಇಲ್ಲೆ ಈಗ free ಇದ್ದೇನೆ.

ರಜೆ ಅಲ್ಲಿ ಇದ್ದೇನೆ trip plan ಹಾಕಿದ್ದೇವೆ.

ಇದು ಬರ್ತೀಯ ಅಂತ ಕೇಳಿಕ್ಕೆ call ಮಾಡಿದ್. ಈಕಡೆ ಚಿಕ್ಮಂಗ್ಳುರ್ side .

Date ಇವತ್ ಎಷ್ಟ್ fourteen ಅಲ್ಲ, ನಾಡ್ದು ಒಂದು eight eighteen ನಂತ್ರ.

ಹಾ, ಅಲ್ಲ ಈ ಕಡೆ places ಅಂದ್ರೆ ಇಲ್ಲಿ ಸಂಸೆ ಕಡೆಯಿಂದ ಹೋಗುದು.

ಹಾ, ಆ ಕಡೆಯಿಂದ ಹೋಗ್ಬೋದು ಅಹ್ ಅಂದ್ರೆ ಸಂಸೆ ಹೋಗಿ ಆಮೇಲೆ, ಎಷ್ಟು ಬೆಳಿಗ್ಗೆ ಬೇಗ ಹೊರಡ್ಬೇಕಾಗ್ತದೆ ಅಲ್ಲಾ?

ಹ್ಮ್. ಬೆಳಿಗ್ಗೆ ಬೇಗ ಹೊರಟವ್ರು . ಹೌದೌದು. ಒಂದ್ ಏಳ್ ಗಂಟೆಗೆ ಹೊರಡ್ಬೇಕು.

ಸಂಸೆ Mullayanagiri ಆಕಡೆ ಇದು Baba Budangiri ಎಲ್ಲಾ ಹೋಗಿ ಬರುವ.

ಹಾ, camera ಉಂಟಲ್ಲ ನಿಮ್ದು?

ಒಂದ್ Innova book ಆಗಿದೆ, ಅದ್ರಲ್ಲಿ ಹೋಗಿ ಬರೋಣ ಅಂತ .

ಒಂದು ಸಂಜೆ ಎ~ ಎರಡ್ ದಿನ ಮಾಡಿದ್ರೆ ಆಗ್ಬೋದಲ್ಲ ನಿಮ್ಗೆ?

ಹಾ ಹಾ ಆ ಕಡೆನೇ ಇದು falls ಎಲ್ಲಾ ಜಾಸ್ತಿ ಇದೆ ಅಲ್ಲಾ ಆ ಕಡೆ

ಎಲ್ಲ ಕಡೆ ಹೋಗಿ ಬರ್ಬೋದು tea estate, coffee estate ಗೆಲ್ಲ